ನಾವ್ ಆಹ್ ಅಂಗಡಿಯೊಳಗೆ ಏನೂ ಮಾಡಲ್ಲಾ ನಾವ್ ಮನಿಯೊಳಗೆ ಮಾಡ್ತೇವಿ ಪಾಡ್ಯಾ ದಿನಾ ಅಂದ್ರ ಅಮಾಸಿ . ಅ~ ಅಂಗಡಿ ಇದ್ದಾವ್ರ ಅಂಗಡ್ಯಾಗ ಮಾಡ್ತಾರ ಅಂಗಡಿ ಇದ್ದಾವ್ರ ಇಲ್ದಾವ್ರ ಮನ್ಯಾಗ ಪಾಡ್ಯಾ ದಿವ್ಸ ಮಾಡುದು . ನಮ್ದ ಅಂಗಡಿ ಇಲ್ಲಾ ನಾವ್ ಮನೆಯಲ್ಲೆ ಮಾಡ್ತೇವಿ ಪಾಡ್ಯಾ ಪೂಜಾ ಅಂತ ಮಾಡ್ತೇವಿ. ಅದ ಅಂಗಡಿಯಿಲ್ಲಾ ಅಂದ್ರ ಮನ್ಯಾಗ ಮಾಡ್ಬಹುದು. ಆಹ್ ಮನೆಯಲ್ಲೆ ಮಾಡ್ಬಹುದು ನಾವ್ ಮನೆಯಲ್ಲೆ ಪಾಡ್ಯಾ ಪೂಜೆ ಮಾಡ್ತೇವಿ. ಮತ್ತ್ ಅಣ್ಣಾ ತಮ್ಮಾ ಬಂದ್ರ ಅವ್ರಿಗೆ ಆರ್ತಿ ಮಾಡೋದು. ಆಹ್ ಆಹ್ ಅಣ್ಣಾ ತಮ್ಮಾ ಅವ್ರಿಗೆ ಯಾರ್ ಇರ್ತಾರ್ಲಾ ಆರ್ತಿ ಮಾಡೋದು.

ನಿಮ್ಮ್ ಕಡೆ ಯಾವ್ ತರಾ ಹೆಂಗ್ ಮಾಡ್ತಿರಿ?

ಈಗ ಗನ್~ ದೀಪಾವಳಿ ದಿವ್ಸ ಮನ್ಯಾಗ ಪೂಜಾ ಮಾಡ್ತೇವ.

ಮತ್ತ್ ಚೊಲೋ ದಿವ್ಸ ಬಂದ್ರ ಹಂಗ ಇಲ್ಲಾ ಅಂದ್ರ next ಪಾಡ್ಯಾ ದಿವ್ಸ ಮಾಡ್ತೇವ.

ಹ್ಮ್ ಅಂದ್ರ ಒಂದ್ ದಿವ್ಸ ಚೊಲೋ ಬರೋದಿಲ್ಲಾ.

ಏನ್ ಮಾಡೋದಾ ಅದಕ್ಕ next ಇದ್ ಮಾಡ್ತೇವ.

ಹ್ಮ್ ಆಮೇಲೆ ಅಣ್ಣಾ ತಮ್ಮಾ ಹಿಂಗ ಆ ದಿವ್ಸ ಆರ್ತಿ ನಾವ್ ಮಾಡ್ಕೊತೇವ.

ಆಮೇಲೆ ಅಕ್ಕಾ ಕಡೆ ಹೋಗಿ ಅಕ್ಕಾ ಕಡೆ ಹೊಕ್ಕೇವು ಆರ್ತಿ ಮಾಡ್ಕೊತೇವು. ಆಹ್ ಹೌದ್ರಿ ಯಾರ ಅ~ ಆಹ್ ಅಕ್ಕಗೊಳ ಇರ್ತಾರ ತಮ್ಮಂದಿರು.

ಅಕ್ಕಾ ಕಡೆ ಹೊರಗ ಇರ್ತಾರ ಅವ್ರ ಕಡೆ ಹೋಗುದು.

ಇಲ್ಲ ಬರೋದಿಲ್ಲ ಅವ್ರ ಮನ್ಯಾಗ್ ಇರ್ತೆತ್ಲಾ ಹಬ್ಬಾ.

ಹ್ಮ್ पहला ಹೊಸಾದ್ ಇದ್ದಾಗ ಬರ್ತಾರ. ನಮ್ಮ್ ಕಡೆ ಹೇಗೆ ಅಂದ್ರ ಮದವಿ ಆಗಿರ್ತೆತ್ಲಾ ತವ್ರ್ ಮನೆಗೆ ಹಬ್ಬಾ ಮಾಡಾಕ್ ಬಂದಿರ್ತಾರೆ. ಅದ ಮದ್ವಿ ಆದಾಗ first ಸಲಾ ಅಷ್ಟೇ.

ಆಮೇಲೆ ಬರುದಿಲ್ಲಾ second time ಬರುದಿಲ್ಲಾ.

ಹ್ಮ್ ಈತರಾ ಎಲ್ಲಾ ಮಾಡ್ತಾರ ಅವತ್ತು ಆಹ್ ಅಡ್ಗಿ ಎಲ್ಲಾ ಮಾಡಿ ಮಡಿಯಿಂದ. ಹ್ಮ್ ಅಡ್ಗಿ ಹೊಳ್ಗಿ ಅದು ಹೊಳ್ಗಿ ಮಾಡ್ಬೇಕ. ಹ್ಮ್ ಹೊಳ್ಗಿ ಹೊಳ್ಗಿ ಮತ್ತೆ ಅ~ ಇದೆ ತರದ್ ಪಳಾರಾ ಈ ತರಾ ಮಾಡ್ತೇವಿ. ಹಾ ಪಳಾರ ಮಾಡ್ಬೇಕ್ ಅಲ್ಲಾ ಆಹ್ ಆಹ್ ಕರ್ಚಿಕಾಯಿ. ಆಹ್ ಕರ್ಚಿಕಾಯಿ ಮಾಡ್ತೀವಿ .

ಆಹ್ ಆಹ್ ಚಪಾತಿ, ಹೊಳ್ಗಿ ಆಮೇಲೆ ಚೂಡಾ ಅವ ಇವರಿ ಶಂಕರಪಾಳೆ ಅವು ಎಲ್ಲಾನು ಮಾಡ್ತೇವಿ. ಆಮೇಲೆ ದೇವಿ ದೇವಸ್~ ದೇವಿಗೆ ದೇವಿ ಕುಂದರ್ಸಿ ರಾತ್ರಿನ ನಾವ್ ಪು~ ಅದ್ ಅದ್ರ ಬಗ್ಗೆ ತಯಾರಿ ಮಾಡ್ತೇವಿ. ನಾಳೆ ಐತಿ ಅಂದ್ರೆ ನಾಳೆ ಅಂದ್ರ ಬೆಳಗ್ಗೆ ಸೂರ್ಯೋದಯ ಆದ್ರ ಪೂಜಾ ಮಾಡ್ಬೇಕಲ್ಲಾ. ನಾವ್ ರಾತ್ರಿನ ತಯಾರ ಮಾಡ್ತೇವಿ ದೇವಿ ಕುಂದರ್ಸಿ . ನಮ್ಮ್ ಕಡೆ ಹಂಗಿಲ್ಲಾ.

ನಾವ್ ಸಾಯಂಕಾಲಾ ಮಾಡ್ತೇವ ಐದ್ ಗಂಟೆಗ.

ಐದ್ ಗಂಟೆಗ್ ಮಾಡಿ ಎಂಟ್ ಗಂಟೆಗೆಲ್ಲಾ ಹೆಂಗ್ಸುರ್ ಬರ್ತಾರ. ಹೌದೇನ್ರಿ ನಾವ್ರಿ ಬೆಳಗ್ಗೆ ಬೆಳಗ್ಗೆ ಅಂದ್ರ ಸೂರ್ಯೋದಯಗಿಂತ ಮುಂಚೆ ಮಾಡ್ಬೇಕ ಅಲ್ರಿ ನಾವ್ . ಇಲ್ಲ ಹಂಗ್ ಇಲ್ಲಾ.

ಸಾಯಂಕಾಲ ಎಂಟ್ ಗಂಟೆಗೆ ಹೆಂಗ್ಸುರ್ ಬರ್ತಾರ ಉಡಿ ತುಂಬ್ತಾರು.

ಉಡಿ ತುಂಬಿ ಆಮ್ಯಾಲ ಮಾರ್ನೆ ದಿವ್ಸ ಹತ್ತ್ ಗಂಟೆಗ್ ತೆಗಿತಾರ್ ಪೂಜೆ ಎಲ್ಲಾ. ಆಹ್ ಆಹ್ ನಾವ್ ಬೆಳಗ್ಗೆ ಮಾಡ್ತಿವಲಾ ಅದಕ್ರಿ ನಾವ್ ರಾತ್ರಿನ ತಯಾರ ಮಾಡ್ತೇವ ಅದರ್ ಬ~ ಅಂದ್ರೆ ಹೂವಿನ ಅಲಂಕಾರ ಮಾಡಿ ದೇವಿ ಕುಂಡ್ರಸಿ ಅಂದ್ರ ಮುಂಜೆಲೆ ಎದ್ದು. ಮಾಡೊವತ್ತ್ ಇರ್ಬೆಕಲ್ಲಾ ಆರ್ ಗಂಟೆಕ ಆಗಾಂಗಿಲ್ಲ ನಾವ್ ರಾತ್ರಿನ ತಯಾರ್ ಮಾಡ್ತೇವಿ ದೇವಿ ಕುಂದರ್ಸಿ ಅದಕ್ಕ ಎಲ್ಲಾ ಅಲಂಕಾರ ಮಾಡಿ ಅದಕ್ಕ lighting ಅದು ಎಲ್ಲಾಸ ಹಾಕಿ ಅದಕ್ ಮಂಟ್ಪ ಕುಂಡರ್ಸಿ ಈ ತರಾ ಮಾಡ್ತೇವಿ.

ಅಂದ್ರ ಬೆಳಗ್ಗೆ ಸೂರ್ಯ ಅಂದ್ರ ಆಗ್ಬೇಕಲ್ಲಾ ಅದ್ಕೆ ನಾವ್ ರಾತ್ರಿನ ಮಾಡ್ಕೊಂಡ ಬಿಡ್ತೇವಿ ready ನಾ ಆಮ್ಯಾಲ call ಮಾಡ್ತೇನಿ ತುಗೋರಿ.

ಹಾ ನಾನ್ ಕೂಡ ಹುಷಾರಾಗಿದ್ದೇನೆ. ನಾನ್ call ಮಾಡಿದ್ದ್ ಏನ್ ಗೊತ್ತಾ, ನಾವ್ college ನಿಂದ trip ಇಡ್ಬೇಕುಂತ ಅನ್ಕೊಂಡಿದ್ದೇವೆ.

ಅ ನಾ ಬರ್ತೆನೆ, ನಮ್ಮ ಹುಡುಗ್ರತ್ರೆಲ್ಲ ಕೇಳು.

ಹಾ ನಾನು college ನ friends ಹತ್ರ ಎಲ್ಲ ಕೇಳಿದೇನೆ. ಒಟ್ಟಿಗೆ ಇಪ್ಪತ್ತು ಜನ ಹೋಗುದೂಂತ ಆಗಿದೆ ನಾವು.

ಅದಕ್ಕೆ ನಿನ್ನ್ ಹತ್ರ ಕೇಳಿದ್ದ್, ನೀನ್ ಬರ್ತೀಯ ಇಲ್ವಾಂತ? ನಾನ್ ಬರ್ತೆನೆ, ಅವ್ರ ಹತ್ರ ಕೇಳು ಎಲ್ಲಿ place ಎಲ್ಲ ಎಲ್ಲಿ?

ಮೈಸೂರೂ ಅಂತ ನೋಡ್ತಿದ್ದೇನೆ.

ಮೈಸೂರು ಅಂತ ಹೇಳಿದ್ರೇ, ಆ ಮೈಸೂರ್ ಅರಮನೆಗಳುಂಟು ಕೆಲವು, ಮತ್ತೇ ಹ್ಮ್ ಮೈಸೂರ್ ಬೆಟ್ಟಕ್ಕೆ ಹೋಗುವಾಂತ.

ಹೌದು. ಬೇರೆ ಯಾವದಾದ್ರು place ನಿಂಗೆ ಗೊತ್ತಿದ್ರೆ ಹೇಳ್ತಿಯಾ?

ಆಹ್ ಇದು falls ಗೆ ಹೋಗ್ಬಹುದಲ್ಲ? ಅಬ್ಬಿ falls ಅಂತ ಉಂಟು ಒಂದು.

ಮತ್ತೆ ಒಂದು ಶಿವಸಮುದ್ರ ಎಂತ, ಶಿವನಸಮುದ್ರ ಅಂತ ಉಂಟು.

ಹೌದಾ, ನೀನು ಸ್ವಲ್ಪ place ಎಲ್ಲ search ಮಾಡು, search ಮಾಡಿ ಹೇಳು ನಮ್ಗೆ. ಹೌದು. ಅಲ್ಲಿ ಹೋದ್ರೆ ನಮ್ಗೆ enjoyment ಆಗ್ತದೆ ಗೊತ್ತ್ ಆಯ್ತಾ? ಅದು falls ಅಲ್ಲೆಲ್ಲ.

ಆಂ ಆ ಅಲ್ಲಿಗ್ ಹೋಗುವ. ಮತ್ತೇ ಎಷ್ಟ್ ದಿನದ್ದು?

ಆಹ್, stay hotel ಎಂತ ನೋಡ್ಬೇಕು.

ಹೌದ. ಹಾಗೆ ಹಾಗಿದ್ರೆ ನನ್ನ ಒಂದು friend ದ್ದು ಪರಿಚಯ ಉಂಟು ಪರಿಚಯದವ್ರದ್ದು hotel ಉಂಟು. ಅಲ್ಲಿ ನೋಡ್ಬೋದಲ್ಲ? ಹಾ ನೀನ್ ಕೇಳ್ ಅವ್ರ್ ಹತ್ರ ಎಷ್ಟೆಲ್ಲ ಆಗ್ತದೇಂತ? ಅವ ನಂಗೆ ಆದ್ರೆ, ನಂಗೆ ಹೇಳಿದ್ರೆ ಒಂದ್ ಕಮ್ಮಿ ಮಾಡಿ ಕೊಡ್ತರೆ. ಹೌದಾ, ಕೇಳಿ ನಂಗೆ ಹೇಳು ಮತ್ತೇ.

ಹಾ ಆಯ್ತಾಯ್ತ್ ಆಯ್ತು. ಮತ್ತೇ night ಎಲ್ಲಾ? night ಎಲ್ಲ ಅಲ್ಲ್ night ಎಲ್ಲ show ಉಂಟಲ್ಲ ಅಲ್ಲಿ, ಮೈಸೂರಲ್ಲಿ?

ಆ, ಮತ್ತೆ ಎಷ್ಟು ಹಣ ಎಲ್ಲ ಹೇಗೆ? ಹಣ ಈಗ ಎರ್ಡು ಸಾವಿರ ಅಂತ ಅನ್ಕೊಂಡಿದ್ದೇವೆ. ಮತ್ತೆ ನಿಮ್ಮ ಖರ್ಚಿಗೇನಾದ್ರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಿಡ್ಕೊಂಡ್ ಬನ್ನಿ ನೀವು. ಹೌದ ಮತ್ತೇ ಎಂತ train ಅಲ್ಲಾ? ಬಸ್ಸಲ್ಲ್ಯ?

ಅಂದ್ರೆ, ಎಷ್ಟು ಗಂಟೆಗೇ ಇಲ್ಲಿಂದ ಹೊರ್ಡುದು? ಇಲ್ಲಿಂದ ಒಂದೂ ನಾಲ್ಕು ಗಂಟೆಗೆ ನಾವ್ ಹೊರ್ಡುವಾಂತ ಸಾಯಂಕಾಲ.

ಆಯ್ತು. ಎಷ್ಟು? date ಎಲ್ಲ fix ಆಗಿದಾ?

ಹಾ date ಎಂತ ಹೇಳಿದ್ರೆ ನಾವೂ, ಅವ್ರ್ ಹತ್ರ ಎಲ್ಲ ಕೇಳ್ಬೇಕಲ್ಲಾ, ma'am ನವ್ರೆಲ್ಲ ಬರ್ತಾರಂತೆ, ಹಾಗಾಗಿ ಅವ್ರ್ ಹತ್ರ ಎಲ್ಲ ಕೇಳುವಾಂತ? ಆ ma'am ಅವ್ರು ಬರ್ತರಾ? ಆ ಹೌದು, ಕೆಲವು ma'am ನವರೆಲ್ಲ ಬರ್ತಿದ್ದಾರೆ. ಹೌದೂ, ಅದು, ಹುಡ್ಗಿಯರಿಗೆಲ್ಲ permission ಸಿಕ್ಕಿದಾ ಮನೆಯಿಂದ? ಹಾ ಅವ್ರೆಲ್ಲ ಕೇಳಿದರೆ ಎಲ್ಲ ಆಗ್ಬೋದ್ ಅಂತ ಹೇಳಿದ್ದಾರಂತೆ ಮನೆಯಲ್ಲಿ. ಹೌದ, ಮತ್ತ್ ಎಲ್ಲರು ಬರ್ತರಲ್ಲ? ಆ ಹೌದೌದು college ಇಂದ, ನಮ್ಮ class ಇಂದ ಎಲ್ಲ ಬರ್ತಿದ್ದಾರೆ. ಹೌದಾ, ಆಯ್ತಯ್ತು. ಹಾಗಿದ್ರೆ ಹೋಗವ. ನನ್ನ friend ಆದ friend ಹತ್ರ ಒಂದು ಕೇಳ್ತೆನೆ.

ಹಾ ನೀನ್ ಅವರ್ಹತ್ರೆಲ್ಲ ಕೇಳಿ ನಂಗೆ ಮತ್ತೇ ಹೇಳ್ತಿಯಾ?

ಹಾ ಹಾಗಾದ್ರೆ ಮತ್ತೇ ಕೇಳಿ ನಂಗೆ ನೀನ್ call ಮಾಡ್ತಿಯಾ?

ಆಯ್ತಾಯ್ತು ಅದೇ ನಾನ್ friend ನವ್ರನ್ನ, friend, friend ನ ಹತ್ರ ಒಂದು ಕೇಳ್ಬೇಕು. ಅವನದ್ದು room ಖಾಲಿ ಇದ್ರೆ ಮಾತ್ರ, ಇಲ್ಲಾಂದ್ರೆ ಆಗುದಿಲ್ಲ ಮತ್ತೇ ನೀವೇ ಒಂದು.

ಹಾ ನೀನ್ ಹಾಗಾದ್ರೆ ಮೊದ್ಲು ಸ್ವಲ್ಪ ಕೇಳ್ ಅವರ್ಹತ್ರ, ನಾವ್ ಎಲ್ಲ ಇರ್ಬೋದಾಂತ ಅಲ್ಲಿ. ಇರ್ಲಿಕ್ಕ್ ಆಗ್ತದೆ ಅಂತ್ ಆದ್ರೆ ಅವ್ರ್ ಇರುವ, ಇಲ್ಲದಿದ್ರೆ ನಾವ್ ಬೇರೆ hotel book ಮಾಡ್ಬೇಕಾಗ್ತದೆ. ಅಲ್ಲ, ಹೌದು. ಬೇರೆ ಎಲ್ಲಾದ್ರೂ costly ಆದ್ರೆ, ಜಾಸ್ತಿ ಆಗ್ತದಂತಾದ್ರೆ, ಈಗ season ಅಲ್ಲ? ಹ ಆಯ್ತಾಯ್ತು, ನೀನ್ ಅವರತ್ರ ಕೇಳೊಮ್ಮೆ.

ಹಾ ಆಯ್ತಾಯ್ತು ಕೇಳ್ತೆನೆ. ಆದ್ರೆ ಎಂತ ಹೇಳ್ತರಂತ ನೋಡ್ಬೇಕು.

ಹಾ ನಾನು ಹುಷಾರಿದ್ದೇನೆ. ನೀನ್ ಹೇಗಿದ್ಯಾ?

ಆಯ್ತ್ ನೀನ್ ನಂಗ್ ಕಾ, ಕೇಳಿ call ಮಾಡ್ದೆ ಆಯ್ತಾ?

ಹಾ ನಾನು ಚೆನ್ನಾಗಿದ್ದೇನೆ ಹಾ ನಮ್ದು college ಆಗಿದೆ ಇವಾಗ ಎಲ್ಲಿದಿರ? ಅಂದ್ರೆ college ಎಲ್ಲಾ ಮುಗಿದು ಇಲ್ಲಿ . ಈಗ ನಾವ್ job ಮಾಡತಿದ್ದೇವೆ.

ಊಟ ಆಯ್ತಾ?

ಹಾ ಊಟ ಆಯ್ತು ಏನ್ special ಇತ್ತು ಇವತ್ತು ಊಟಕ್ಕೆ?

ಹಾ ನಂಗೆಸ veg ಊಟ ಇವತ್ತು ಅದೆ ನಾವ್ ಒಂದು plan ಮಾಡ್~ ಅಂದ್ರೆ ಅತ್ತರ ಬಂದಿದೆ ಅಂದ್ರೆ ಈಗ ಒಂದ್ ಊ~ ಎಲ್ಲಿಗಾದ್ರೂ ಹೋಗುವ ಅಂತಾ ಹೇಳಿ ಒಂದ್ ಸನ್~ ಆದಿತ್ಯವಾರ ಆಗೀರ್ಬೋದು ಇಲ್ಲಾದ್ರೆ ಶನಿವಾರ ಆ ತರಾ ಒಂದೆರ್ಡ್ ದಿನದ್ದು .

ಜೊತೆ ಸೇರ್ಕೊಂಡು ಅಲ್ಲಾ ನಿಮ್ದ್ ಎಸ್ಟ ಜನಾ friends ಇದಾರೆ ಒಟ್ಟಿಗೆ ಹೋಗುವ ಅಂತಾ ಒಂದೂ ವ್ಯಾ~ ದೊಡ್ದು ಗಾಡಿ ಮಾಡ್ಕೊಂಡು ಏನಾದ್ರೂ. ಹ್ಮ್ ಎಷ್ಟು ಎಷ್ಟು ದಿನ trip ಒಂದು

ಒಂದು ಎರ್ಡ್ ದಿನ ಇಡ್ವಾ ಅಲ್ಲಾ ಸ್ವಲ್ಪ ದೂರ ಎಲ್ಲಾ ಹೋಗ್~ ಹೋಗ್ಬೋದಲ್ಲ ವ್~ ಒಂದು ದಿನ ಇಟ್ರೆ . ಒಂದಿನ ಇಟ್ರೆ ಬೆಳಿಗ್ಗೆ ಹೊರಟೆ ನ~ night ಬರ್ಬೇಕಾಗ್ತದೆ . ಅಂದ್ರೆ ಎಲ್ ಅಂತಾ ಹೇಳಿದ್ರೆ ಒಂದಿನ ಎಲ್ಲಿಯಾದ್ರೂ ಅಹ್ ಉಳ್ಕೋಬೋದಲ್ಲ. ಹಾ ಎಲ್ಲಾದರು stay ಮಾಡ್ಕೊಂಡು ಬರುವಾಂತ. ಹಾ ಹೌದು ಇದಿಕ್ಕಿನ ಮೊದ್ಲ್ ಎಲ್ಗಾದ್ರು ಹೋಗಿದ್ರಾ ನಿಮ್ಗ್ ಗೊತ್ತಿದ್ಯ ಯಾವ್ದದ್ರು ಒಳ್ಳೊಳ್ಳೆ ಒಳ್ಳೊಳ್ಳೆ place ಗಳು ಏನಾದ್ರೂ. ನಾವು ಹೋಗೋದು Madikeri, Goa ಕ್ಕೆಲ್ಲ.

ಹ್ಮ್ train ಅಲ್ಲಿ .

ಹ್ಮ್ ಒಳ್ಳೆದಿದೆ ನೀವೂ .

ಅಲ್ಲಾ ನಮಗೆ ಹತ್ರದಲ್ಲಿ ಬೇಕಂತ ಹೇಳಿದ್ರೆ ನಿಮ್ಗ್ Chikmagalur ಎಲ್ಲ ಇದೆ.

ಹಾ ಒಂದೆರ್ಡ್ ದಿನ ತುಂಬಾ places ಇದೆ ಹೋಗ್ಬಹುದು. Chikmagalur ಒಂದೇ ದಿನಾ ಕಂ~ ಬಿಡತ್ತೇ ಅಂತ.

ಇಲ್ಲಾ ಹೋಗ್~ ತುಂಬಾ ಹೋಗೋದೆಲ್ಲಾ ತುಂಬಾ place ಇದೆ ಇದೆ ಅಂದ್ರೆ ಅಲ್ ಸುತ್ತಾಡ್ಕೊಂಡು ಎಲ್ಲ ಹೋಗುವಾಗ ಅಂದ್ರೆ ಈಗ ನಿಮ್ಗೆ ಜಲಪಾತ ಆಗೀರ್ಬೋದು ಮತ್ತೆೇ ಗುಡ್ಡ ಆಗಿರ್ಬೋದು ಬೆಟ್ಟಗಳು ಅದನ್ನೆಲ್ಲಾ ನೋಡ್ಕೊಂಡೆಲ್ಲಾ ಹೋಗುವಾಗ ಅಹ್ ತುಂಬಾ time ಹಿಡಿಯುತ್ತೇ.

ಅಹ್ ಒಂತರಾ .